ಈ ಕಲ್ಯಾಣಮಂಟಪದಲ್ಲಿ ತುಂಬಾ ಮದುವೆ ಆಗುತ್ತಿದೆ ಈ ಕಲ್ಯಾಣಮಂಟಪದಲ್ಲಿ ಊಟದ ವ್ಯವಸ್ಥೆಯನ್ನುತುಂಬಾ ತುಂಬಾ ಚಲು_ಚಲುವಾಗಿರುತ್ತದೆ ಇಲ್ಲಿ ನೀವು ಬರಬಹುದು .

ಈ ಚಿತ್ರದಲ್ಲಿ ನೀವು ನೋಡಬಹುದು ಇದು ಒಂದು ದೊಡ್ಡದಾದ ಉಮ್ ಕೋಲ್ಕತ್ತಾದಲ್ಲಿ ನಡೆಯುವ ಒಂದು ಪೂಜೆ .